ಮತ್ತು ಕೆಲವು ಜನರು ಕಬ್ಬಿಣ ಕಬ್ಬಿಣದ ಪರಧವನ್ನು ಇಟ್ಟುಕೊಂಡು ನಿಂತಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಂದು ಮನೆಯನ್ನು ಕಾಣುತ್ತಿದೆ.

ಮತ್ತು ಗೋಡೆಯ ಮೇಲೆ ಒಂದು ಫೋಟೋ ಅನ್ನು ಕಂಡು ಬರ್ತಾ ಇದೆ.

ಮತ್ತು ಅದರ ಹಿಂದುಗಡೆ ದೊಡ್ಡವಾದ ಕಟ್ಟಡವನ್ನು ಕಂಡು ಬರುತ್ತಾಯಿದೆ.

ಒಳಗಡೆ ಒಂದು ಚಡಿ ಕೂಡ ಕಂಡು ಬರ್ತಾಯಿದೆ.

ಲೈಟಿನ ಕಂಬಗಳನ್ನು ಕಂಡು ಬರುತ್ತಿದ್ದಾವೆ ಮತ್ತು ಸಾಕಷ್ಟು ವೈರಿನ ದಾರಗಳನ್ನು ಕಂಡು ಬರುತ್ತಿದ್ದಾವೆ.

ಮತ್ತು ತರತರಹದ ಡಿಸ್ಕೋ ಲೈಟ್ ಗಳು ಕೂಡ ಇಲಿದ್ದಾವೆ.

ಮತ್ತು ಕೆಲವು ಗಾಡಿಗಳು ಇಲ್ಲಿ ನಿಂತುಕೊಂಡಿದ್ದಾವೆ.

ಎಲ್ಲಾ ತರದ ಔಷಧಿಗಳು ಇಲ್ಲಿ ನಮಗೆ ಕಂಡು ಬರ್ತಿದ್ದಾವೆ.

ಮತ್ತು ಕಬ್ಬಿಣದ ದೊಡ್ಡ ದೊಡ್ಡ ಸ್ತಂಭಗಳನ್ನು ಕಂಡು ಬರ್ತಿದ್ದಾವೆ.

ಹಲವು ಜನರು ಹೂವು ಮಾರಾಟಕ್ಕೆ ಇಕ್ಕಿದ್ದಾರೆ.

ಮತ್ತು ಅದರ ಮೇಲೆ ಕೆಲವು ಜನರು ನಿಂತಿದ್ದಾರೆ.

ಮತ್ತು ದುಖಾನಿನ ಶೆಲ್ಟರನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಯೋಗ ಮಾಡುವ ತರಗತಿಯನ್ನು ಕಂಡು ಬರ್ತಾ ಇದೆ.

ಮತ್ತು ಲೈಟ್ ಗಳನ್ನು ಕಂಡು ಬರುತ್ತಿದ್ದಾರೆ.

ಗೋಡೆ ಮೇಲೆ ಕ್ಯಾಲೆಂಡರ್ ಕೂಡ ಕಂಡು ಬರ್ತಿದ್ದಾವೆ.

ಮತ್ತು ತರ ತರದ ಪುಸ್ತಕಗಳನ್ನು ಕಂಡು ಬರುತ್ತಿದ್ದಾವೆ.

ಮನುಷ್ಯನ ಕೈಯಲ್ಲಿ ಒಂದು ಫೋನು ಕೂಡ ಕಾಣುತಿ--

ಮತ್ತು ದೇವಸ್ಥಾನದ ತಟ್ಟೆಯನ್ನು ಮುಚ್ಚಿಂದು ಕಾಣು ಕಂಡು ಬರ್ತಾ ಇದೆ.

ಅಂಗಡಿಯ ಮೇಲುಗಡೆ ಸಂಗಮೇಶ್ವರ್ ಎಲೆಕ್ಟ್ರಾನಿಕ್ಸ್ ಎಂದು ಬೋರ್ಡು ಬರ್ದಿಂದಿದೆ.

ಎದುರುಗಡೆ ಒಂದು ಶಟರ್ ಕೂಡ ಕಂಡು ಬರ್ತಾ ಇದೆ.

ಮಹಿರ್ನಾ ತಾರು ಕೂಡ ಕಂಡು ಬರ್ತಾಯಿದೆ.

ದೇವಸ್ಥಾನದ ಗೇಟ್ ಅನ್ನು ಕಂಡು ಬರ್ತಿದೆ.

ಒಳಗಡೆ ದೇವರ ಫೋಟೋ ವನ್ನು ಕಂಡು ಬರ್ತಾ ಇದೆ.

ಮತ್ತು ಅದರ ಅಕ್ಕ ಪಕ್ಕದಲ್ಲಿ ಎರಡು ಕಾರುಗಳು ನಿಂತುಕೊಂಡೀವೆ.

ಅದರ ಹಿಂದುಗಡೆ ಒಂದು ಉದ್ಯಯನವನ್ನು ಕಂಡು ಬರ್ತಾ ಇದೆ.

ಕಸ ಹಾಕುವ ಬಕೆಟ್ ಗಳನ್ನು ಕಂಡು ಬರ್ತಿದ್ದಾವೆ.

ಮತ್ತು ತರತರದ ಲೈಟುಗಳನ್ನು ಇಲ್ಲಿ ಕಂಡು ಬರ್ತಿದ್ದಾವೆ.

ಚಿತ್ರದಲ್ಲಿ ತೋರಿಸೀರುವಂತೆ ಇಲ್ಲಿ ನಮಗೆ ಕಾಂಚಿನ ದೊಡ್ಡವಾದ-